ಇದೊಂದು ಕೆ_ಟಿ_ಎಂ ಶೋ ರೂಮ್ ಐತಿ ಇದೆ ಸ್ಪೋರ್ಟ್ಸ್ ಬೈಕು ಸಿಗ್ ತ್ತವು.

ಇಲ್ಲಿ ಗವರ್ನಮೆಂಟ್ ಕ್ಸೇಸ್ ಮತ್ತೆ ಎಲ್ಲಾ ತರದ್ ಕೇಸ್ ನಡಿತ್ವ್.